ಮತ್ತು ಅಲ್ಲಿ ತರಕಾರಿ ಚೀಲಗಳಿವೆ ಮತ್ತು ನಾಕು ಶೆಟ್ಟರ್ ಗಳ ದುಖಾನುಗಳು ಇವೆ.

ಮತ್ತ ಅವನ ಕೆಳಗೆ ಜಿಮ್ ಸಾಮಾನುಗಳನ್ನೂ ಇವೆ ಮತ್ತು ಒಂದು ಎಲೆಕ್ಟ್ರಿಕಲ್ ಬೋರ್ಡ್ ಇದೆ.

ಇಲ್ಲಿ ಒಂದು ಸ್ಟೈಲೈಟ್ ಯುನಿಸೆಕ್ಸ್ ಸಲೂನ್ ಇದೆ.

ಅದರ ಕೆಳಗೆ ಜೈ ಭವಾನಿ ಮೋಟರ್ಸ್ ಎಂದು ಬರೆಯಲಾಗಿದೆ ಮತ್ತು ಕೆಳಗೆ ಎರಡು ವೈರ್ ಗಳಿವೆ.

ಇದು ಒಂದು ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಮೇಲೆ ಎರಡು ಕಿಟಕಿಗಳಿವೆ ಮತ್ತು ಅದರ ಕೆಳಗೆ ಒಂದು ಬ್ಯಾನರ್ ಇದೆ ಮೋಟಾರ್ ಸೂಪರ್ ಮಾರ್ಕೆಟ್ .

ಇದರ ಒಳಗೆ ಎಣ್ಣೆಯ ಕಾಟನ್ ಗಳಿವೆ ಮತ್ತು ಅಕ್ಕಿಯ ಚೀಲಗಳಿವೆ ಮತ್ತು ಒಂದು ಮಿಷನ್ ಇದೆ.

ಮತ್ತು ಅದರ ಬಾಜು ಒಂದು ಗೇಟ್ ಇದೆ ಆ ಗೇಟಿನ ಬಾಜು ಎರಡು ಮಹಿಳೆಯರು ನಿಂತಿದ್ದಾರೆ.

ಇದು ಒಂದು ಹೋಟೆಲ್ ಇದೆ ಹೋಟೆಲ್ ಮೇಲೆ ಕಲರ್ಸ್ ಲೈಟಿಂಗ್ ಗಳಿವೆ ಮತ್ತು ಅದರ ಮುಂದೆ ಒಂದು ಗ್ರೌಂಡ್ ಇದೆ ಆ ಗ್ರೌಂಡಿನಲ್ಲಿ ಜನರು ನಿಂತಿದ್ದಾರೆ.

ಇದರ ಒಳಗೆ ಐದು ಚೇರಿವೆ ಎರಡು ವಾಚುಗಳಿವೆ ಎರಡು ಫ್ಯಾನುಗಳಿವೆ ನಾಲಕ್ಕು ಕಿಟಕಿಗಳಿವೆ ಮತ್ತು ಬ್ಯಾನರ್ಸ್ಗಳಿವೆ.

ಇದು ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ನಲ್ಲಿ ಒಂದು ಪೋಸ್ಟರ್ ಇದೆ ಆ ಪೋಸ್ಟರ್ ಮೇಲೆ ಒಂದು ಹೆಸರ್ ಇದೆಶ್ರೀ ಬಸವೇಶ್ವರ ಚಿಲ್ಡ್ರನ್ ಅಂಡ್ ಜನರಲ್ ಹಾಸ್ಪಿಟಲ್ .

ಆ ಕಿಟಕಿಯ ಕೆಳಗೆ ಒಂದು ಬ್ಯಾನರ್ ಇದೆ ಮೇ ನ್ಯೂ ಕಿಂಗ್ ಹಾರ್ಡವೇರ್ ಪೈಂಟ್ಸ್ ಅಂತ ಬರದಿದೆ.

ಮೈಕ್ ಒಂದು ಲೈಟ್ ಇದೆ ಆ ಲೈಟಿನ ಮೇಲೆ ವೈರುಗಳಿವೆ ಒಂದು ಲೈಟ್ ಇದೆ ಮಷೀನ್ ಇದೆ.

ಇದು ಬಂದು ಯೋಗ ಸೆಂಟರ್ ಇದೆ ಇದರ ಒಳಗೆ ನಾಲ್ಕು ಕಂಬಗಳಿವೆ ಆ ಕಂಬಗಳಿಗೆ ಹೂವಿನ ಮಾಲೆಯನ್ನು ಹಾಕಿದ್ದಾರೆ ಮತ್ತು ಅಲ್ಲಿ ಪುರುಷರು ಮತ್ತು ಮಹಿಳೆಯರು ಕಾಣುತ್ತಿದ್ದಾರೆ.

ಇದು ಒಂದು ಹಳ್ಳಿ ಇದೆ ಮತ್ತು ಇದರ ಒಳಗೆ ತೋ ನೀರನ್ನು ಕಾಣುತ್ತಿವೆ.

ಮತ್ತು ಇದರ ಆಕಾರ ರೌಂಡ್ ಶೇಪ್ ನಲ್ಲಿ ಇದೆ.

ಇಲ್ಲಿ ಒಂದು ಫ್ಯೂಚರ್ ಕಿಡ್ಸ್ ಸ್ಕೂಲ್ ಇದೆ ಮತ್ತು ಇದರ ಮೇಲೆ ಕಿಟಕಿಗಳಿವೆ.

ಮತ್ತು ಕಾಟನ್ ಬಾಕ್ಸ್ ಗಳನ್ನು ಇಟ್ಟಿದ್ದಾರೆ ಒಂದು ಚೀಲವನ್ನು ಕಾಣುತ್ತಿದೆ.

ಇಲ್ಲಿ ಒಂದು ಮಾರ್ಕೆಟ್ ಕಾಣುತ್ತಿದೆ ಮತ್ತು ಈ ಮಾರ್ಕೆಟ್ ನ ಒಳಗೆ ಒಂದು ಬ್ಯಾನರ್ ಇದೆ ಮತ್ತು ಆಟೋಗಳಿವೆ.

ಒಂದು ಮನುಷ್ಯ ಗಾಡಿ ಮೇಲೆ ಕುಂತಿದ್ದು ಕಾಣುತ್ತಾನೆ ಒಬ್ಬ ಮಹಿಳೆ ಇದ್ದಾಳೆ ವೈಟ್ ಕಾರ್ ಇದೆ ಮತ್ತು ಬಂಡಿಗಳಿವೆ.

ಇಲ್ಲಿ ಒಂದು ಗ್ರೌಂಡ್ ಇದೆ ಮತ್ತು ಆ ಗ್ರೌಂಡ್ ಒಳಗೆ ಒಂದು ಮನೆ ಇದೆ.

ಬೋರ್ಡ್ ಮೇಲೆ ರೀ- ಇಮೇಜ್ ಸಲೂನ್ ಬಿಯಾನ್ಡ್ ಬ್ಯೂಟಿ ಅಂತ ಬರೆದಿದೆ ಮತ್ ಅದರ ಬಾಜು ಒಂದು ಲೈಟಿನ ಕಂಬಗ--

ಅಲ್ಲಿ ಒಂದು ಟೇಬಲ್ ಇದೆ ಮತ್ತು ಅಲ್ಲಿ ನೀರಿನ ಕಾಟನ್ ಬಾಕ್ಸ್ ಗಳಿದೆ.

ಇಲ್ಲಿ ಒಂದು ಕಲ್ಲಿನ ಗುಡ್ಡೆ ಇದೆ ಮತ್ತು ಆ ಗುಡ್ಡೆ ಮೇಲೆ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಇಲ್ಲಿ ಒಂದು ಗ್ರೌಂಡ್ ಇದೆ ಮತ್ತು ಈ ಗ್ರೌಂಡಿನ ಒಳಗೆ ಒಂದು ದೊಡ್ಡ ಕಟ್ಟಿಯಿದೆ ಮತ್ತು ಆ ಕಟ್ಟಿಯ ಮೇಲೆ ಒಂದು ಗಿಡವನ್ನು ಹತ್ತಿದೆ.

ಮತ್ತು ಅದರ ಮುಂದುಗಡೆ ಒಂದು ಬೋರ್ಡ್ ಇದೆ ಮತ್ತು ಆ ಗ್ರೌಂಡಿ ನ ಹೊರಗಡೆ ಗಿಡಮರಗಳನ್ನು ಇವೆ.

ಇಲ್ಲಿ ಒಂದು ಚಿಕ್ಕ ಆಸ್ಪತ್ರೆ ಇದೆ ಮತ್ತು ಇದರ ಒಳಗೆ ಎರಡು ಮಹಿಳೆಯರು ಇದ್ದಾರೆ ಒಬ್ಬ ಚಿಕ್ಕ ಹುಡುಗಿ ನಿಂತಿದ್ದಾಳೆ ಮತ್ತು ಒಬ್ಬ ಪುರುಷ ಕುಂತಿದ್ದಾನೆ.

ಮತ್ತು ಅಲ್ಲಿ ಒಂದು ಗೇಟ್ ಅನ್ನು ಇದೆ ಆ ಗೇಟಿನ ಒಳಗಡೆ ಹಚ್ಚ ಹಸಿರಾದ ಗಿಡಗಳನ್ನು--

ಮತ್ತು ಆ ಬ್ರಿಡ್ಜ್ ಇನ ಹೊರಗಡೆ ಒಂದು ಕಲ್ಲಿದೆ

ಮತ್ತು ಇದರ ಒಳಗೆ ಗಿಡ ಮರಗಳನ್ನು ಕಾಣುತ್ತಿವೆ.

ಮತ್ತು ಒಂದು ನಾಯಿ ಇದೆ ಒಂದು ಕಸದ ಡಬ್ಬಿ ಇದೆ.

ಮೂರು ಗಾಡಿಗಳಿವೆ ಒಂದು ಬಿಲ್ಡಿಂಗ್ ಇದೆ ಕಿಟಕಿಗಳಿವೆ.

ಇಲ್ಲಿ ಒಂದು ಬುಕ್ ಸ್ಟಾಲ್ ಇದೆ ಇದರ ಒಳಗೆ ಬರ್ತ್ಡೇ ಯ ಕ್ಯಾಪ್ ಗಳಿವೆ .

ಒಂದು ಜೆರಾಕ್ಸ್ ಮಿಷನ್ ಇದೆ ಮತ್ತು ಬುಕ್ಕು ಗಳ ಸೆಟ್ಟು ಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ಒಂದು ದೊಡ್ಡ ಗ್ರೌಂಡ್ ಇದೆ ಮತ್ತು ಈ ಗ್ರೌಂಡಿನಲ್ಲಿ ಗಿಡ ಮಡಗಳನ್ನು ಇವೆ.